ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ಒಂದು ಹುಡುಗಿ ಭರತನಾಟ್ಯ ಆಡುತ್ತಿರುವುದನ್ನು ಗಮನಿಸಬಹುದು ಹಾಗೆ ಹೂವವನ್ನು ಹಾಕಿ ತೊಟ್ಟಿ ಕೊಂಡಿದ್ದಾಳೆ.

ನಿಂತಿರುವುದನ್ನು ಸಹಿತ ನೀವು ಗಮನಿಸಬಹುದು ಇದೊಂದು ಪ್ರೋಗ್ರಾಮ್ ಎಂದು ಬಾವಿಸುತ್ತೇನೆ ಹಾಗೆ ಸುತ್ತಲು ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹಿತ ನೀವು ಗಮನಿಸಬಹುದು.

ಒಂದು ಫೋಟೋ ತೆಗೆಸಿಕೊಳ್ಳುತ್ತಿರುವುದನ್ನು ಸಹಿತ ನೀವು ಗಮನಿಸಬಹುದು ಇವನು ರೆಡ್ ಕಲರ್ ಅಹ್ ಶರ್ಟ್ ಅನ್ನು ಧರಿಸಿದ್ದಾನೆ.

ನಾನು ನೋಡಿದ ಫೋಟೋ ಪ್ರಕಾರ ಇದೊಂದು ಸೇತುವೆ ಸೇತುವೆ ಕೆಳಗಡೆ ನೀವು ನೀರು ಹರಿಯುತ್ತಿರುವುದನ್ನು ಸಹಿತ ನೋಡಬಹುದು ಅದರ ಮುಂಬಾಗದಲ್ಲಿ --

ನಾನು ನೋಡಿದ ಪ್ರಕಾರ ಇದೊಂದು ಸ್ಕೂಲ್ ಎನ್ನಬಹುದು ಇದು ದೊಡ್ಡದಾದ ಬಿಲ್ಡಿಂಗ್ ಹಾಗೆ ಇದರಲ್ಲಿ ಈ ಸುತ್ತಮುತ್ತ ನೋಡಬಹುದು ನೀವು --

ನೀವು ಗಮನಿಸಬಹುದು ಹಾಗೆ ಇದು ಇದರ ಹಿಂಬಾಗದಲ್ಲಿ ನೀವು ಮರಗಳನ್ನು ಸಹಿತ ನಾವು ಗಮನಿಸಬಹುದು.

ಸಬಹುದು ಮಾವಿನ ಹಣ್ಣು ಸಹಿತ ನೀವು ಸಹ ಗಮನಿಸಬಹುದು ಹಾಗೆ ಜೆಲ್ಲಿ ಫ್ರೂಟ್ ಅನ್ನು ಸಹಿತ ನೀವು ಗಮನಿಸಬಹುದು ದ್ರಾಕ್ಷಿ ಗೋಡಂಬಿ ಪ್ಯಾಕೆಟ್ ಅನ್ನು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇಲ್ಲೊಂದು ಮದುವೆಗೆ ಸೂಟ್ ಅನ್ನು ನಾವು ಗಮನಿಸಬಹುದು ನೀವು ಹಾಗೆ ಬ್ರೆಜರ್ ಸಹಿತ ನೀವು ಗಮನಿಸಬಹುದು.

ಇದೊಂದು ದೊಡ್ಡ್ ಶೇರ್ವಾನಿ ಅಂತ ಹೇಳಬಹುದು ಇದಲ್ಲಿ ಒಂದು ಎರಡು ಮೂ ಎರಡನ್ನು ನೋಡಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಇದು ಮೈಸೂರು ನಗರ ಸಂಚಾರಿ ಪೊಲೀಸ್ ಠಾಣೆ ಅದು ಮಕ್ಕಳ್ ಸಂಚಾರ್ ಸಂಚಾರ್ ಉದ್ಯಾನವನ ಇದು ತುಂಬಾ ದೊಡ್ಡದಾಗಿದೆ.

ಇವರಲ್ಲಿ ದೊಡ್ಡ ದೊಡ್ಡ ಕಬ್ಬಿಣಗಳನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ ಇವರಲ್ಲೂ ನೀವು ಜನಗಳ ಕೆಲಸ ಮಾಡುತ್ತಿರುವುದನ್ನು ಗಮನಿಸಬಹುದು.